ಅವರು ಅತೀನ್ ಇಥಗೆ ಅತೀನ್ ಇಥಗೆ ಬಾಲ್ ಎಸ್ಕೊಂಡು ಬ್ಯಾಟ್ ಇಟ್ಕೊಂಡು ಹೊಡೀತಾರೆ. ಅ ಮ್ಯಾಚ್ ಶುರು ಆಗಾಕು ಮುಂಚೆಯೇ ಇಂಗೆ ಹೊಡಸ್ತಾರೆ ಅಹ್ ಹಿಂಗ್ ಹೊಡ್ಸಿಬಿಟಿಯೇ ಬೆವರ ಕಿಂತ್ಕೊಂಡ ಮೇಲೆ ಅದ ಆರ್ಸೊಕೊಂಡು ಆಮೇಲೆ ಆಟ ಆಡಿಸಿಕೊಂದ್ಬಿಡೋದು.

ಮ ಮೈಸೂರ್ ಅರಮನೆಲಿ ಮೇಲೆ ಗುಂಬಸಗಳು ಐವಲ ಮೇಲೆ ಗುಂಬಗಳು. ಅಂಗೇ ಕಾಂತವೇ ಇದವೇ. ಎಲ್ಲಾ ಹಳೇ ಕಾಲದ ಬಿಲ್ಡಿಂಗ್ ಇದು .

ಅಹ್ ಈದ್ ದೇವಸ್ಥಾನ ಇ ಮುಂದ ಕಮಾನ್ ಅದಾ. ದೇವಸ್ಥಾನ ಕಮಾನ್ಗ ಹೂಯೆಲ್ಲ ಬಿಟ್ಬಿಟ್ಟು ಡಿಸೈನ್ ಮಾಡಾರ.

ಅಹ್ ಎಲ್ಲೊ ಯಾವ್ದೋ ಜಾತ್ರೆಗ ಅನ್ನಂಗ್ ಅದ. ಜನ ಮೂವತ್ ಜನ ಸೇರಿಕೊಂಡ್ರಾ ಒಟ್ನಲ್ಲಿ ಒಳಗ ಮುಂದ ಬಟ್ಲಾ ಎಲ್ಲ ಮಾರ್ಥವನೇ. ಅಹ್ ಇದು ಜಾತ್ರೆ ಹೋಟ್ಲಿ--